ಮತ್ತು ಬಂದು ತಮ್ಮ ಕುಳಿತುಕೊಂಡು ಶಾಂತಿಯನ್ನು ಪಡೆದುಕೊಂಡು ಹೋಗುತ್ತಾರೆ ದೇವರು ಇರುವುದರಿಂದ ನಾವು ಇರುವುದು.

ಮತ್ತು ಅಹ್ ಎಲ್ಲಾ ಉರಗಳಲ್ಲೂ ಇದೆ ತರ.

ದೇವಸ್ಥಾನ ಇದೆ ಈ ದೇವಸ್ಥಾನವು ಕಲ್ಲಿನಿಂದ ಕೆತ್ತಲಾಗಿದೆ.

ಈ ದೇವಸ್ಥಾನ ಶಿಲೆಗಳನ್ನು ಶಿಲೆಗಳನ್ನು ನೋಡಿದರೆ ತುಂಬಾ ಹೆಮ್ಮೆ ಆಗುತ್ತೆ ಹಿಂದಿನಕಾಲದಲ್ಲಿ ದೇವಸ್ಥಾನಗಳನ್ನುಸಹ ಕಲ್ಲಿನಿಂದ --

ಮಾಡುತ್ತಾರೆ ಮಾಡುತ್ತಾರೆ ಇದು ಅಹ್ ಈ ದೇವಸ್ಥಾನಗಳು ಏನಾಗದೆ ಅಚ್ಚುಕಟ್ಟಾಗಿವೆ ಇಂತ ದೇವಸ್ಥಾನಗಳಿಂದ ಎಲ್ಲರು ಬಂದು ನೆಮ್ಮದಿ --

ಇಲ್ಲಿ ಇರುವುದು ಬೆಟ್ಟಗುಡ್ಡಗಳು ಈ ಬೆಟ್ಟಗುಡ್ಡಗಳಿಂದ ಗಿಡ ಮು ಗಿಡಮರಗಳು ಬೆಳೆಗಳು ಮಳೆಯನ್ನು ತರುತ್ತವೆ.

ಓದಲು ಹೋಗುವವರು ಮುಂದಿನ ಭವಿಷ್ಯ ವರೆಗೆ ಚೆನ್ನಾಗಿ ಇರುತ್ತೆ.

ಆ ಅಂದರೆ ಪ್ರಯಾಣಿಕರಿಗೆ ಇವಾಗ ಒಂದೊಂದು ಸಾರಿ ಹೊಟ್ಟೆ ಹಸಿವಾಗುತ್ತೆ.

ಅದರಲ್ಲಿ ಅದು ಟ್ರಾಫಿಕ್ ಆಗಿರುವುದರಿಂದ ತುಂಬಾ ಮಾಲಿನ್ಯವಾಗು --

ಆ ಎಲ್ಲ ಮಹಿಳೆಯರು ಕೂಡ ತಮ್ಮ ಆ ಆಸೆಯಂತೆ ಆ ತಮ್ಮ ಹಿತ್ತಲಿನಲ್ಲಿ ಗಿಡಗಳನ್ನು ಹಚ್ಚುತ್ತಾರೆ ಮತ್ತು ಅವುಗಳನ್ನು ಮುಡಿದು ಮುಡಿಕೊಳ್ಳುತ್ತಾರೆ.

ಆದರೆ ಈಗಿನ ಕಾಲದವರು ಅಥವಾ ಯುವಜನತೆಯರು ಭರತನಾಟ್ಯದಲ್ಲಿ ತುಂಬಾ ಹಿಂದೆ --

ಆ ಹೀಗೆ ಎಲ್ಲ ಕೊಠಡಿಗೂ ಯಾವುದ್ಯಾವುದೋ ಇದರಂತೆ ಇರಬೇಕು.